ಪಕ್ಕದಲ್ಲಿ ಆ ನದಿಯನ್ನ ದಾಟಿಕೊಂಡು ಹೋಗಿರುವ ಅಥವಾ ನದಿಮೇಲೆ ಕಟ್ಟಿರತಕಂತಹ ಬ್ರಿಡ್ಜ್ಅನ್ನು ಕೂಡಾ ನಾವು ನೋಡಬಹುದು ಸೇತುವೆಯನ್ನ .

ಇದು ರಸ್ತೆಯೊಂದರ ಚಿತ್ರ ರಾತ್ರಿಯ ಸಮಯದಲ್ಲಿ ತೆಗ್ದಿರ್ತಕಂತದ್ದು ಅಂಡರ್ ಪಾಸ್ನ ಅಂಡರ್ ಪಾಸ್ ಇದೆ ಅಲ್ಲಿ ಸೊ ಅಂಡರ್ ಫಾಸ್ಸಿಗೆ ಎಂಟ್ರಿ ಆಗ್ ತಕಂತಹ ಒಂದು --

ಇದು ಒಂದು ಮಳೆಗಾಲದಲ್ಲಿ ತುಂಬಿ ಉಕ್ಕಿ ಹರಿತಾ ಇರ್ತಕನಂತಹ ಒಂದು ನದಿಯ ಚಿತ್ರ ಇದು ತುಂಬಾ ದೊಡ್ಡದಾಗಿ ಆಹ್ ಕಾಣ್ತಾ ಇದೆ .

ಆದ್ರೆ ಬಸ್ಗಳು ಆಹ್ ಅಂದ್ರೆ ತುಂಬಾ ಬಸ್ಗಳು ಅಲ್ಲಿ ನಿತ್ತಿದ್ದಾವೆ ಒಂದ್ರ್ ಹಿಂದೆ ಒಂದು ಬಸ್ಗಳು ನಿಂತಿದ್ದಾವೆ ಆಹ್ ಈವಾಗ ಜನ ಕೂಡಾ ಬಸ್ಸಿಗೆ ಕಾಯಿತಾ ಇದ್ದಾರೆ ಸೊ ಅದನ್ನ ಕೂಡಾ ನಾವು ಗಮನಿಸಬಹುದು.

ಇನ್ನೊಂದು ಸೇತುವೆ ನಮ್ಮ ಕಣ್ಣಿಗೆ ಕಂಡುಬರುತ್ತಾ ಇದೆ .

ಇದು ಒಂದು ಕೆನರಾ ಬ್ಯಾಂಕಿ ನ ಕಛೇರಿಯ ಮುಂಭಾಗ ಒಂದು ಚಿತ್ರ ಅಂದ್ರೆ ಆ ಬಿಲ್ಡಿಂಗ್ ಅನ್ನ ಅಹ್ ಮಾಡಿರ್ತಕ್ಕಂತಹ ಒಂದು ಚಿತ್ರ ಇದು ಸೊ ಇದ್ರಲ್ಲಿ ಬೇರೆ ಬೇರೆ ಬ್ಯಾಂಕ್ ಕೆಳಗಡೆಗೆ ಐ.ಡಿ.ಬಿ.ಐ ಬ್ಯಾಂಕ್ ಕೂಡ ಇದೆ .

ಇಲ್ಲೊಂದು ಕರ್ನಾಟಕ ಬ್ಯಾಂಕಿನ ಅಹ್ ಕಛೇರಿ ಇದು ಆಹ್ ಬ್ಯಾಂಕ್ ಓಪನ್ ಆಗಿ ಇದೆ .

ಹಾಗೇನೇ ಮೇಲ ಭಾಗದಲ್ಲಿ ಬೇರೆ ಅಹ್ ಶಾಪ್ಗಳು-- ಕೂಡ ಇದೆ.

ಈ ಚಿತ್ರದಲ್ಲಿ ಕೂಡ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾದ ಒಂದು ಕಚೇರಿ ಇದು ಅಹ್ ಪಕ್ಕದಲ್ಲಿ ಅದೇ ಬ್ಯಾಂಕಿನ ಒಂದು ಎ.ಟಿ.ಎಂ ಕೂಡ ಇದೆ.

ಇದು ಕೂಡ ಒಂದು ಹೊಳೆಗೆ ಅಡ್ಡಲಾಗಿ ಕಟ್ಟಿರತ್ತಕಂತ ಚಿಕ್ಕ ಬ್ಯಾರೇಜ್ ಅಥವಾ ಡ್ಯಾಮ್ನ ಚಿತ್ರ ಅನಿಸುತ್ತೆ ಕೆಳಭಾಗದಿಂದ ಫೋಟೋವನ್ನು ತೆಗೆದಿದ್ದಾರೆ ಇದನ್ನ ಸೊ ನೀರನ್ನ ಹೊರಗಾಬಿಡೋದಕ್ಕೆ ಗೇಟ್ ಕೂಡ ಇದಾವೆ ಮೂರೂ ಗೇಟ್ ಕಾಣತಾ ಇದಾವೆ.

ಸೊ ಕೆಳಭಾಗದಲ್ಲಿ ನೀರು ಹೋಗ್ತಾ ಹರಿತಾ ಇದೆ ಕೆಳಕ್ಕೆ ಹೊಳೆಗೆ ಹರಿತಾ ಇದೆ ಆ ದೃಶ್ಯ ನೋಡ್ತಾ ಇದ್ದೀವಿ .